ಇದು ಒಂದು ಹೊಸ ನ್ಯೂ ಕಾರ್‌ ಆಗಿರುತ್ತದೆ ಮತ್ತು ಇಲ್ಲಿ ಇಬ್ಬರು ವ್ಯಕ್ತಿಗಳು ಆ ಕಾರನ್ನು ಡಿಸೈನಿಂಗ್‌ ಮಾಡುತ್ತಿರುವುದನ್ನು ನೋದಿರುತ್ತೇವೆ ಮತ್ತೂ--

ಈ ದೃಶ್ಯದಲ್ಲಿ ನೋಡುತ್ತಿರುವುದು ಒಂದು ದೇವಸ್ಥಾನವಾಗಿದೆ --

ಇದು ಒಂದು ಕಟ್ಟಿಂಗ್‌ ಶಾಪ್ ಅನ್ನು ಅಂಗಡಿಯಾಗಿದೆ ಮತ್ತೆ ಹುಡುಗಿ ಕಟ್ಟಿಂಗ್‌ ಮಾಡಿಸಿಕೊಳ್ಳಲು ಕುಂತಿರುವುದನ್ನು ನೋಡಿದ್ದೇವೆ ಮತ್ತು--

ಈ ದೃಶ್ಯದಲ್ಲಿ ಅನೇಕ ಬಿಲ್ಡಿಂಗ್‌ ಕಾಣಬಹುದಾಗಿದೆ ಮತ್ತು ಈ ಬಿಲ್ಡಿಂಗ್‌ ಒಂದು ಬಿಲ್ಡಿಂಗ್ ಕಟ್ಟಡವನ್ನು ಕಟ್ಟುವನ್ನು ನೋಡಬಹುದಾಗಿದೆ.

ಇದು ಒಂದು ಆಸ್ಪತ್ರೆಯಾಗಿರುತ್ತದೆ ಈ ಆಸ್ಪತ್ರೆಯಲ್ಲಿ ಕ್ಯಾಂಪಿಗೆ ಬಂದಂತಹ ಐದು ಜನರನ್ನು ಕೂಡ ಕಾಣಬಹುದಾಗಿದೆ ಮತ್ತು ಒಬ್ಬ ಮಹಿಳೆ ನಾಲ್ಕು ಗಂಡು ಮಕ್ಕಳನ್ನು ನೋಡಬಹುದಾಗಿದೆ.